ಕಾರ್ ಪಾರ್ಕಿಂಗ್ ರೋಡ್ ಗೆ ನಿಲ್ಲಿಸ್ಬೇಕಾದತ ಅದೊಂದು ತೊಂದ್ರೆ ಐತೆ .

ಇದು ನಮ್ದು ಗೂಗಲ್ ಡ್ಯಾಮ್ ನೀರೆಲ್ಲ ಶೇಖರಣೆ ಮಾಡಕ್ಕಿಟ್ಕೊಂಡು ಇರ್ತಾರ ಅದ್ರ ಹತ್ರ ಕರೆಂತ್ ರೆಡಿ ಮಾಡ್ತಾರ.

ಇಲ್ಲಿ ಮೀನ್ ಹಿಡಿಯೋಕ್ಕಂತು ತುಂಬಾ ಜನ ಇದಾರ .

ಕಡಿಮೆ ದರದಲ್ಲಿ ಸಿಗ್ತದ ಕ್ವಾಲಿಟಿ ನು ಚೆನ್ನಾಗಿರುತ್ತೆ ಇವ್ರತ್ರ ಯಾರ್ ಬೆಕು ಇವ್ರತ್ರ ಹೋಗ್ರಿ ಚೆನ್ನಾಗಿರುತ್ತೆ.

ಇಲ್ಲಿ ಎನೊ ಪುಷ್ಪಕ ವಿಮಾನ ಅಂತ ಕರಿತಾರ ಎಲ್ಲಾರ್ ಬಂದು ಒಂದ್ ಟೈಮ್ ನೋಡ್ ಹೋಗ್ರಿ ರೈಚೂರಲ್ಲಿ ಇರ್ತದ ರೈಚೂರತ್ರ ಅತ್ರ ಒಂದ್ ಇಪ್ಪತ್ ಇಪ್ಪತೈದ್ ಕಿಲೋಮೀಟರ್ ಅಷ್ಟೇ.

ಕುಡಿಯೋರ್ ಕುಡಿಯಾಕ್ ಹೋಗ್ತಾರಾ ಎಲ್ಲ ಕುಡ್ದು ಗಿಡ್ದು ತಿಂದು ಬರ್ತಾರ ಅಮಾಲ್ ಏರಿ .

ಇದು ನಮ್ಮ್ ರೈಚೂರ್ನಿಂದ ಮಂತ್ರಾಲಯಕ್ಕ್ ಹೋಗುವ ರಸೆ ತುಂಗಾಭದ್ರಿ ಬ್ರಿಡ್ಜ್ ಮೊನ್ನೆ ರೀಸೆಂಟ್ ಆಗ್ ಮಾಡಿದಾರ ಫುಲ್ಲ್ ಸ್ಟೀಲ್ ಬ್ರಿಡ್ಜ್ ಅಂತ ಬೇರೆ ಕರಿತಾರ ಇದಕ್ಕ .

ಸಂಡೆ ಸಂಡೆ ಮಾತ್ರ ಸ್ಟೆಶನ್‌ ರೋಡಾಗ ಮೀನಾ ಫುಲ್ಲ್ ಮಾರಕಿಟ್ಟಬಿರ್ತಾರ ರೊಡೆಲ್ಲ ವಾಶನೆ ಇದ್ದ ಇರತದ್‌ ಖಾಲಿ ಟೈಮ್ನಾಗ ಬೆಕು ಅಂದರ --

ಇದು ಇದ್ರಂತಿಲ್ಲ ಆದ್ರೆ ನಮ್ಮ್ ರೈಚೂರಾಗ ಬಹಳ ಇದಾವ ಹೋಸ್ಟೆಲ್ಲ್ ಅಲ್ಲಿದೆ ಇದು.

ಇದು ನಮ್ಮ್ ರೈಚೂರ್ ಬಸ್ಸ್ ಸ್ಟ್ಯಾಂಡ್ ಇಲ್ಲಿಂದ ಎಲ್ಲ ಕಡೆ ಆಂದ್ರಕ್ಕ --

ಕಟ್ಟಿಂಗ್ ಶೋಪ್ ಇದು ಮೊನ್ನೆ ಹೋಗಿದ್ವಿ ಫುಲ್ಲ್ ಕಟ್ಟಿಂಗ್ ಜಗ್ಗಿ ಜನ ಕಾಯ್ಕೊಂಡು ಕುಂತಿದ್ರು ಹೋಗಿ ಎರಡ್ ತಾಸ್ ಕಾದ್ಮೇಲೆ ನಂದ್ ಲೈನ್ ಬಂತು ನಾನ್ ಕಟ್ಟಿಂಗ್ ಎಲ್ಲ ಮಾಡ್ಸ್ಕೊಂಡು ಫೇಸ್ ವಾಷ್ ಮಾಡ್ಸ್ಕೊಂಡ್ ಬರೋವಷ್ಟಿಗೆ --

ಮೇಲ್ಗಡೆ ಎಲ್ಲ ಅಪ್ಪರ್ಟ್ಮೆಂಟ್ ಇದ್ದಾವ ಮೊನ್ನೆ ಹೋಗಿದ್ದವು ಒಂದು ಪ್ಯೂರಿಫೈ ಕೂಡ್ಸಿಬರಾಕ ನಕ್ನೇ ಫ್ಲೋರ್ ದಾಗ .

ಎಕ್ಸ್ಪೀರಿಯೆನ್ಸ್ ಮಾಡಿ ಒಳಗಡೆಯಿಂದ ಚೆನ್ನಗ್ ಕಲಿತದ್ದಾರ.

ಯಾರ್ಯಾರಿಗೆ ಯಾವ್ಯಾವ್ ನಂಬರ್ ಬೇಕು ಏನಿದು ನಂಬರ್ ಇದೆಲ್ಲ ತುಂಬಾ ಕಾಸ್ಟ್ಲಿ ಇದಾವ ಮೀಡಿಯಮ್ ಸೈಜ಼್ ಎಲ್ಲ ಇದಾವ.